ಮೊಜಿಲ್ಲಾ ಫೈರ್ಫಾಕ್ಸ್ ನ ಪರಿಚಯಾತ್ಮಕವಾದ ಈ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ ಈ ಟ್ಯುಟೋರಿಯಲ್ ನಲ್ಲಿ ಕೆಳಕಂಡ ವಿಷಯಗಳು ಒಳಗೊಂಡಿರುತ್ತವೆ
ಮೊಜಿಲ್ಲಾ ಫೈರ್ಫಾಕ್ಸ್ ಎಂದರೇನು160
ಫೈರ್ಫಾಕ್ಸ್ ಏಕೆ
ಆವೃತ್ತಿಗಳು ಸಿಸ್ಟಮ್ ನ ಅವಶ್ಯಕತೆಗಳು ಫೈರ್ಫಾಕ್ಸ್ ಅನ್ನು ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡುವುದು ವೆಬ್ಸೈಟ್ ನ ಭೇಟಿ ಇತ್ಯಾದಿ
ಮೊಜಿಲ್ಲಾ ಫೈರ್ಫಾಕ್ಸ್ ಅಥವಾ ಫೈರ್ಫಾಕ್ಸ್ ಎನ್ನುವುದು ಉಚಿತ ಮತ್ತು ಮುಕ್ತವಾಗಿ ದೊರಕುವ ವೆಬ್ ಬ್ರೌಸರ್ ಆಗಿದೆ
ಇದು ಉಬುಂಟು ಲಿನಕ್ಸ್ಗೆ ಪೂರ್ವನಿಯೋಜಿತವಾದ ವೆಬ್ಬ್ರೌಸರ್ ಆಗಿದ್ದು ಇಂಟರ್ನೆಟ್ ಗೆ ದ್ವಾರದಂತೆ ಕಾರ್ಯನಿರ್ವಹಿಸುತ್ತದೆ
ಇದು ಇಂಟರ್ನೆಟ್ನ ವೆಬ್ ಪೇಜ್ ಗಳನ್ನು ನೋಡಲು ಮತ್ತು ವೆಬ್ ಪೇಜ್ಗಳ ಮೂಲಕ ಸಂಚರಿಸಿಲು ಸಹಕರಿಸುತ್ತದೆ
ಇಷ್ಟೇ ಅಲ್ಲದೆ ಗೂಗಲ್ ಯಾಹೂ ಸರ್ಚ್ ಬಿಂಗ್ ಮುಂತಾದ ಸರ್ಚ್ ಎಂಜಿನ್ಗಳ ಮೂಲಕ ಕೂಡಾ ವೆಬ್ ಪೇಜ್ಗಳನ್ನು ಹುಡುಕುತ್ತದೆ
ಫೈರ್ಫಾಕ್ಸ್ ಎನ್ನುವುದು ಮೊಜಿಲ್ಲಾ ಫೌಂಡೇಶನ್ ಎಂಬ ಲಾಭ ನಿರಪೇಕ್ಷ ಸಂಸ್ಥೆಯಲ್ಲಿ ಸ್ವಯಂಸೇವಕ ಪ್ರೊಗ್ರಾಮರ್ ಗಳಿಂದ ರಚಿಸಲ್ಪಟ್ಟಿದೆ
ಮೊಜಿಲ್ಲಾ ದ ಸಂಪೂರ್ಣ ಮಾಹಿತಿಗಾಗಿ mozillaಒರ್ಗ್ ಅನ್ನು ಸಂಪರ್ಕಿಸಿ ಫೈರ್ಫಾಕ್ಸ್ ಎನ್ನುವುದು ವಿಂಡೋಸ್ ಮ್ಯಾಕ್ ಓಎಸ್ಎಕ್ಸ್ ಮತ್ತು ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಗಳಲ್ಲಿ ಕೆಲಸ ಮಾಡುತ್ತದೆ
ಉಬುಂಟುವಿಗಿರುವ ಬೇರೆ ಜನಪ್ರಿಯ ವೆಬ್ ಬ್ರೌಸರ್ ಗಳೆಂದರೆ ಕಾಂಕ್ವೆರರ್ ಗೂಗಲ್ ಕ್ರೋಮ್ ಮತ್ತು ಒಪೆರಾ ಈ ತರಗತಿಯಲ್ಲಿ ನಾವು ಉಬುಂಟು 1004 ರಲ್ಲಿ ಫೈರ್ಫಾಕ್ಸ್ ನ ವರ್ಷನ್ 70 ನ್ನು ಬಳಸುತ್ತೇವೆ
ಫೈರ್ಫಾಕ್ಸ್ ಎನ್ನುವುದು ಬ್ರೌಸಿಂಗನ್ನು ಉತ್ತಮಗೊಳಿಸುವುದರ ಜೊತೆಗೆ ವೇಗ ಗೌಪ್ಯತೆ ಮತ್ತು ಇತ್ತೀಚಿನ ತಂತ್ರಜ್ಞಾನವನ್ನೂ ಒದಗಿಸುತ್ತದೆ
ಇದು ಟ್ಯಾಬ್ಡ್ ವಿಂಡೋಸ್ ಅಂತರ್ ನಿರ್ಮಿತ ಸ್ಪೆಲ್ ಚೆಕ್ ಪಾಪಪ್ ಬ್ಲಾಕರ್ ಎಕೀಕೃತ ವೆಬ್ಸರ್ಚ್ ಫಿಶಿಂಗ್ ಸುರಕ್ಷತೆ ಮುಂತಾದ ವಿವಿಧ ವೈಶಿಷ್ಟ್ಯಗಳನ್ನೊಳಗೊಂಡಿದೆ
ಫೈರ್ಫಾಕ್ಸ್ ಶೀಘ್ರ ವೆಬ್ಬ್ರೌಸಿಂಗ್ನ ಜೊತೆಗೆ ಗ್ರಾಫಿಕ್ಸ್ನ ಕ್ಷಿಪ್ರ ರೆಂಡರಿಂಗ್ ಉತ್ತಮ ಗುಣಮಟ್ಟದ ಪೇಜ್ ಲೋಡಿಂಗನ್ನು ಒದಗಿಸುತ್ತದೆ
ಅಲ್ಲದೆ ವಂಚಕ ವೆಬ್ ಸೈಟ್ಗಳು ಸ್ಪೈವೇರ್ ಮತ್ತು ವೈರಸ್ಗಳು ಟ್ರೋಜನ್ ಅಥವಾ ಇತರ ಮಾಲ್ವೇರ್ಗಳ ವಿರುದ್ಧ ವಿವಿಧ ಬಗೆಯ ಸುರಕ್ಷತೆಯನ್ನು ಮತ್ತು ಗೌಪ್ಯತೆಯನ್ನು ಸಹ ಒದಗಿಸುತ್ತದೆ
ಬಳಕೆದಾರರಿಂದ ಸೃಷ್ಟಿಸಲ್ಪಟ್ಟ add ಒಎನ್ಎಸ್ ಗಳು ಮತ್ತು ಸರಳವಾಗಿ ಇನ್ಸ್ಟಾಲ್ ಮಾಡಬಲ್ಲ ಸಾವಿರಾರು ಥೀಮ್ಸ್ಗಳನ್ನು ಗ್ರಾಹಕರ ಇಚ್ಚೆಗನುಗುಣವಾಗಿ ನೀಡುತ್ತದೆ
ಫೈರ್ಫಾಕ್ಸ್ ಅನ್ನು ಲಿನಕ್ಸ್ ನ ಓಎಸ್ ಗಳಾದ ಫೆಡೋರ ಉಬುಂಟು ರೆಡ್ ಹ್ಯಾಟ್ ಡೆಬಿಯನ್ ಮತ್ತು ಸುಸಿ ನಲ್ಲಿ ಚಾಲನೆಗೊಳಿಸಲು ಬೇಕಾದ ಸಿಸ್ಟಂನ ಅಗತ್ಯಗಳು ಇಲ್ಲಿದೆ
ನಿಮಗೆ ಫೈರ್ಫಾಕ್ಸ್ ಅನ್ನು ಉಬುಂಟು 1004 ರಲ್ಲಿ ಚಾಲನೆಗೊಳಿಸಲು ಮುಂದೆಕಾಣುವ ಲೈಬ್ರರೀಸ್ ಅಥವಾ ಪ್ಯಾಕೇಜಸ್ ಗಳು ಬೇಕಾಗುತ್ತವೆ
GTK 210 ಅಥವಾ ಹೆಚ್ಚಿನದ್ದು ಗ್ಲಿಬ್ 212 ಅಥವಾ ಹೆಚ್ಚಿನದ್ದು libstdc 43 ಅಥವಾ ಹೆಚ್ಚಿನದ್ದು ಪಾಂಗೊ 114 ಅಥವಾ ಹೆಚ್ಚಿನದ್ದು xಒರ್ಗ್ 17 ಅಥವಾ ಹೆಚ್ಚಿನದ್ದು ಮತ್ತು ಬೇಕಾಗಿರುವ ಹಾರ್ಡ್ವೇರ್ ನ ಅಗತ್ಯತೆ ಪೆಂಟಿಯಂ ೪ ಅಥವಾ ಮೇಲ್ಪಟ್ಟದ್ದು ೫೧೨ ಎಮ್ಬಿ ರಾಮ್ ೨೦೦ ಎಮ್ಬಿಯಷ್ಟು ಹಾರ್ಡ್ಡ್ರೈವ್ ನ ಜಾಗ
ಸಿಸ್ಟಂನ ಅಗತ್ಯಗಳ ಸಂಪೂರ್ಣ ಮಾಹಿತಿಗೆ ಪರದೆಯಲ್ಲಿ ತೋರಿಸಿರುವ ಫೈರ್ಫಾಕ್ಸ್ ನ ವೆಬ್ಸೈಟ್ಗೆ ಭೇಟಿಕೊಡಿ
000332 000310 ಈಗ ಪರದೆಯಲ್ಲಿ ತೋರಿಸಿರುವ mozillaಸಿಒಎಂ ನ ಅಧಿಕೃತ ವೆಬ್ಸೈಟ್ಗೆ ಭೇಟಿಕೊಟ್ಟು ಮೊಜಿಲ್ಲಾ ಫೈರ್ಫಾಕ್ಸ್ ಅನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡೋಣ
ಇಲ್ಲಿ ನಾವು ಯಾವಾಗಲೂ ಫೈರ್ಫಾಕ್ಸ್ ನ ಇತ್ತೀಚಿನ ಆವೃತ್ತಿಯನ್ನು ಕಾಣುತ್ತೇವೆ
ಅಥವಾ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಸಿರು ಪ್ರದೇಶದ ಕೆಳಗಿನ ಆಲ್ ಸಿಸ್ಟಮ್ಸ್ ಆಂಡ್ ಲ್ಯಾಂಗ್ವೇಜಸ್ ಎಂಬ ಲಿಂಕ್ ನ ಮೇಲೆ ಕ್ಲಿಕ್ ಮಾಡಬಹುದು
ಮೊಜಿಲ್ಲಾ ಸುಮಾರು ೭೦ ಭಾಷೆಗಳಲ್ಲಿ ಫೈರ್ಫಾಕ್ಸ್ ಅನ್ನು ನೀಡುತ್ತಿದೆ ಎಂದು ಗಮನಿಸಿ
ಇಲ್ಲಿ ನಾವು ಹಿಂದಿ ಅಥವಾ ಬಂಗಾಳಿಯಂತಹ ಸ್ಥಳೀಯ ಆವೃತ್ತಿಗಳನ್ನೂ ಡೌನ್ಲೋಡ್ ಮಾಡಬಹುದು
ನಾವು ವಿಂಡೋಸ್ ಮ್ಯಾಕ್ ಅಥವಾ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಂಗಳನ್ನು ವಿವಿಧ ಐಕಾನ್ಗಳ ಮೇಲೆ ಕ್ಲಿಕ್ ಮಾಡುವುದರಿಂದ ಆರಿಸಿಕೊಳ್ಳಬಹುದಾಗಿದೆ
ಉಬುಂಟು ಲಿನಕ್ಸ್ ನಲ್ಲಿ ಫೈಲ್ ಸೇವ್ ಮಾಡಲು ಮೊದಲು ಜಾಗವನ್ನು ಆರಿಸಿಕೊಳ್ಳಿ
ಪೂರ್ವನಿಯೋಜಿತವಾಗಿ ನಿಮ್ಮ ಹೋಮ್ ಫೋಲ್ಡರ್ನಲ್ಲಿನ ಡೌನ್ಲೋಡ್ ಡೈರೆಕ್ಟರಿಯು ಆಯ್ಕೆಯಾಗಿರುತ್ತದೆ ಈಗ ನೀವು ಪಾಪ್ ಅಪ್ ವಿಂಡೋನಲ್ಲಿ ಕಾಣಿಸುತ್ತಿರುವ ಸೇವ್ ಫೈಲ್ ಆಯ್ಕೆಯನ್ನು ಆರಿಸಿಕೊಂಡು ಒಕ್ ಬಟ್ಟನ್ ಮೇಲೆ ಕ್ಲಿಕ್ ಮಾಡಬಹುದು
ಇದು ಫೈರ್ಫಾಕ್ಸ್ ದಾಖಲೆಯನ್ನು ಹೋಮ್ ಡೈರೆಕ್ಟರಿಯ ಕೆಳಗಿನ ಡೌನ್ಲೋಡ್ಸ್ ಡೈರೆಕ್ಟರಿಯಲ್ಲಿ ರಕ್ಷಿಸುತ್ತದೆ
ಟರ್ಮಿನಲ್ ವಿಂಡೋ ತೆರೆಯಿರಿ ಮತ್ತು ನಿಮ್ಮ ಡೌನ್ಲೋಡ್ಸ್ ಡೈರೆಕ್ಟರಿಗೆ ಹೋಗಲು ಮುಂದಿನ ಆದೇಶವನ್ನು ಟೈಪ್ ಮಾಡಿ160cd Downloads ಈಗ ಎಂಟರ್ ಕೀಯನ್ನು ಒತ್ತಿ
ಡೌನ್ಲೋಡ್ ಮಾಡಿರುವ ಅಂಶವನ್ನು ಎಕ್ಸ್ಟ್ರ್ಯಾಕ್ಟ್ ಮಾಡಲು ಮುಂದಿನ ಆದೇಶವನ್ನು ಟೈಪ್ ಮಾಡಿ160tar ಎಕ್ಸ್ಜೆಎಫ್ firefox 701tarಬಿಜ್2 ಈಗ ಎಂಟರ್ ಕೀಯನ್ನು ಒತ್ತಿ
ಇದು ಫೈರ್ಫಾಕ್ಸ್ 70 ಅನ್ನು ಚಾಲನೆಗೊಳಿಸಲು ಬೇಕಾದ ಫೈಲ್ಗಳನ್ನು ಎಕ್ಸ್ಟ್ರ್ಯಾಕ್ಟ್ ಮಾಡಲು ಪ್ರಾರಂಭಿಸುತ್ತದೆ
ಟರ್ಮಿನಲ್ ವಿಂಡೋನಲ್ಲಿ ಸಿಡಿಯ ಫೈರ್ಫಾಕ್ಸ್ ಎಂಬ ಆದೇಶವನ್ನು ಟೈಪ್ ಮಾಡುವ ಮೂಲಕ ಫೈರ್ಫಾಕ್ಸ್ ಡೈರೆಕ್ಟರಿ ಗೆ ಹೋಗಿ
ಈಗ ಎಂಟರ್ ಕೀಯನ್ನು ಒತ್ತಿ
ಇದು ನಿಮ್ಮನ್ನು ಫೈರ್ಫಾಕ್ಸ್ ಡೈರೆಕ್ಟರಿ ಗೆ ಕೊಂಡೊಯ್ಯುತ್ತದೆ
ಫೈರ್ಫಾಕ್ಸ್ ಬ್ರೌಸರನ್ನು ಆರಂಭ ಮಾಡಲು firefox ಎಂದು ಆದೇಶವನ್ನು ಟೈಪ್ ಮಾಡಿ ಎಂಟರ್ ಕೀಯನ್ನು ಒತ್ತಿ
ಪ್ರಸ್ತುತ ಡೈರೆಕ್ಟರಿ ನಿಮ್ಮ ಹೋಮ್ ಡೈರೆಕ್ಟರಿ ಆಗಿಲ್ಲದಿದ್ದ ಪಕ್ಷದಲ್ಲಿ ಬದಲಿಯಾಗಿ ನೀವು ಮುಂದೆಕಾಣಿಸುವ ಆದೇಶವನ್ನು ಬಳಸಿ ಫೈರ್ಫಾಕ್ಸ್ ನ್ನು ಲಾಂಚ್ ಮಾಡಬಹದು
Downloadsfirefoxfirefox ಪೂರ್ವನಿಯೋಜಿತವಾಗಿ ಹೋಮ್ಪೇಜನ್ನು ಹೇಗೆ ಸ್ಥಾಪಿಸುವುದು ಎಂದು ನಾವು ಆಮೇಲೆ ನೋಡುತ್ತೇವೆ
ಈಗ ಸಧ್ಯಕ್ಕೆ ಉದಾಹರಣೆಗಾಗಿ ನಾವು ಇತ್ತೀಚಿನ ವಾರ್ತೆ ಮತ್ತು ಮಾಹಿತಿಗಳನ್ನು ಒಳಗೊಂಡಿರುವ rediffಸಿಒಎಂ ಎಂಬ ವೆಬ್ಸೈಟ್ ಗೆ ಹೋಗೊಣ
ಮೆನ್ಯುಬಾರ್ನ ಕೆಳಗಿನ ಅಡ್ರೆಸ್ಬಾರ್ನಲ್ಲಿ wwwrediffcom ಎಂದು ಟೈಪ್ ಮಾಡಿ rediffಸಿಒಎಂ ವೆಬ್ಸೈಟ್ ನ ಹೋಂಪೇಜ್ನ ವಿಷಯಗಳು ಪ್ರದರ್ಶಿಸಲ್ಪಡುತ್ತವೆ
ಈಗ ಈ ಪುಟದಿಂದ ನಾವು ವಿವಿಧ ಲಿಂಕ್ಸ್ಗಳಿಗೆ ಸಂಚರಿಸಿ ಅಲ್ಲಿನ ಪುಟಗಳ ವಿಷಯವನ್ನು ನೋಡಬಹುದು
ಈಗ ಮೊದಲು ಹೆಡ್ಲೈನ್ಸ್ ಟ್ಯಾಬ್ನ ಕೆಳಗಿರುವ ಮೊದಲ ಲಿಂಕ್ ಮೇಲೆ ಕ್ಲಿಕ್ ಮಾಡೋಣ
ಹೀಗೆ ನಾವು ಫೈರ್ಫಾಕ್ಸ್ ಅನ್ನು ಬಳಸಿಕೊಂಡು ವೆಬ್ಸೈಟ್ಗಳಿಗೆ ಭೇಟಿಕೊಟ್ಟು ನಂತರ ಅಲ್ಲಿಂದ ಇತರ ಪುಟಗಳಲ್ಲಿ ಸಂಚರಿಸಿಬಹುದು
ಮುಂದಿನ ತರಗತಿಗಳಲ್ಲಿ ನಾವು ಫೈರ್ಫಾಕ್ಸ್ ಇಂಟರ್ಫೇಸ್ ಮತ್ತು ಇತರ ಹಲವು ವೈಶಿಷ್ಟ್ಯಗಳ ಬಗ್ಗೆ ಹೆಚ್ಚು ಕಲಿಯುತ್ತೇವೆ
ಈ ಕೆಳಗಿನ ಲಿಂಕ್ ನಲ್ಲಿ ಲಭ್ಯವಿರುವ ವೀಡಿಯೊ ನೋಡಿ
httpspoken tutorialorgWhat is a Spoken Tutorial ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ನ ಸಾರಾಂಶವನ್ನು ತಿಳಿಸುತ್ತದೆ
ನಿಮ್ಮ ಬಳಿ ಉತ್ತಮ ಬ್ಯಾಂಡ್ವಿಡ್ತ್ ಇಲ್ಲದಿದ್ದಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡಬಹುದು
ಸ್ಪೋಕನ್ ಟ್ಯುಟೋರಿಯಲ್ ಗಣವು ಈ ಪಾಠವನ್ನಾಧಾರಿಸಿ ಕಾರ್ಯಶಾಲೆಗಳನ್ನು ಆಯೋಜಿಸುತ್ತದೆ
ಆನ್ಲೈನ್ ಪರೀಕ್ಷೆಯನ್ನು ಪಾಸ್ ಮಾಡಿದವರಿಗೆ ಪ್ರಮಾಣಪತ್ರವನ್ನು ನೀಡುತ್ತದೆ
ಹೆಚ್ಚಿನ ಮಾಹಿತಿಗಾಗಿ contactspoken tutorialorg ಈ ಈ ಮೇಲ್ ಮೂಲಕ ಸಂಪರ್ಕಿಸಿ
ಈ ಪಾಠವು ಟಾಲ್ಕ್ ಟಿಒ a ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಹೆಚ್ಚಿನ ಮಾಹಿತಿಗಾಗಿ ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಲಾಶ್ ನ್ಮೈಕ್ಟ್ ಹೈಫೆನ್ ಇಂಟ್ರೋ ಇಲ್ಲಿ ನೋಡಿ
ಈ ಪಾಠವು ದೇಸೀ ಕ್ರ್ಯೂ ಸೊಲ್ಯುಶನ್ಸ್ ನಿಂದ ಅನುವಾದಿಸಲ್ಪಟ್ಟಿದ್ದು ಇದರ ಪ್ರವಾಚಕ ಐಐಟಿ
ಬಾಂಬೆ ಇಂದ ವಾಸುದೇವ
ಧನ್ಯವಾದಗಳು